ಈ ಕಟ್ಟಡದ ಗೋಡೆಯ ಮೇಲ್ಗಡೆ ಒಂದು ದೊಡ್ಡ ಹಲಗೆ ಇದೆ ಅದರ ಮೆಲ್ಭಾಗದಲ್ಲಿ ಏನನ್ನೋ ಬರೆಯಲಾಗಿದೆ.

ಈ ಅಂಗಡಿಗೆ ಒಂದು ದೊಡ್ಡ ಶಟರ್ ಇದೆ.

ಈ ಅಂಗಡಿಯ ಮೇಲ್ಗಡೆ ಒಂದು ದೊಡ್ಡ ಗಿಡ ಸಹ ಕಾಣುತ್ತಲಿದೆ.

ಅದರ ಮೇಲೆ ಭವಾನಿ ಪ್ರಪಾರ್ಟೀಸ್ ಪಿ_ವಿ_ಟಿ ಎಂದು ಬರೆಯಲಾಗಿದೆ.

ಜೊತೆಗೆ ಇಲ್ಲಿ ಇನ್ನೊಂದ ಬ್ಯಾನರ್ ಸಹ ಇದೆ.

ಇಲ್ಲಿ ಒಂದು ಗೋಡೆ ಇದೆ ಈ ಗೋಡೆಯು ತುಂಬಾ ಹಳೆಯದಾಗಿರುವ ಹಾಗೆ ಕಾನಿಸುತ್ತಲಿದೆ.

ಜೊತೆಗೆ ಮನುಷ್ಯನಿರುವ ಹಾಗೆ ಸಹ ಕಾಣುತ್ತಲಿದೆ.

ಈ ದೇವಸ್ಥಾನಗಳ ಬಳಿ ಹಲವು ಮನುಷ್ಯರಿದ್ದಾರೆ.

ಆ ಕಟ್ಟಡಕ್ಕೆ ಎರಡು ದೊಡ್ಡ ದೊಡ್ಡ ಗೇಟ್ ಗಳಿವೆ.

ಗೆ ಅಂಗಡಿಯ ಒಳಗಡೆ ಎರಡು ಮನುಷ್ಯರಿದ್ದಾರೆ.

ಇಲ್ಲಿ ಒಂದು ಕುರ್ಜಿ ಇದೆ ಅದರ ಮೇಲೆ ಒಬ್ಬ ಮನುಷ್ಯ ಕುಂತಿದ್ದಾರೆ.

ಜೊತೆಗೆ ಎರಡು ದೊಡ್ಡ ಪಿಲ್ಲರ್ ಗಳು ಸಹ ಇಲ್ಲಿವೆ.

ಇದರ ಒಳಗಡೆ ಒಬ್ಬ ಮನುಷ್ಯ ಕಾಣುತ್ತಿದ್ದಾರೆ ಅವರ ಮುಖವನ್ನು ಮುಚ್ಚಲಾಗಿದೆ.

ಈ ಆಟ ಆಡುವ ಮೈದಾನದ ಕೆಳ ಪ್ರದೇಶವು ಹಚ್ಚ ಹಸಿರಿನಿಂದ ಕೂಡಿದೆ.

ಇಲ್ಲಿ ಒಂದೂ ರಸ್ತೆ ಇದೆ ರಸ್ತೆಯ ಮೇಲೆ ಹಲವು ಮನುಷ್ಯರು ಕಾಣುತ್ತಿದ್ದಾರೆ.

ಇಲ್ಲಿ ಲೈಟಿ ನ ಕಂಬಗಳಿವೆ ಅದಕ್ಕೆ ಹಲವು ಲೈಟಿ ನ ವೈರ್ ಗಳು ಸಹ ಕಾಣುತ್ತಲಿದೆ.

ಇದರ ಪಕ್ಕದಲ್ಲಿ ಹಲವು ಚಿಕ್ಕ ಚಿಕ್ಕ ಹಸಿರಿನ ಹುಲ್ಲು ಸಹ ಕಾಣುತ್ತಲಿದೆ.

ಈ ಅಂಗಡಿಯ ಒಳಗಡೆ ವಿಭಿನ್ನವಾದ ಔಷಧಿಗಳನ್ನು ಪ್ರತ್ಯೇಕವಾದ ಸ್ಥಾನದಲ್ಲಿ ಹಾಕಿಟ್ಟಿದ್ದಾರೆ.

ಮೇಲ್ಭಾಗದಲ್ಲಿ ಒಂದು ಚಿಕ್ಕ ಬ್ಯಾನರ್ ಇದೆ ಅದರ ಮೇಲೆ ಪಾಟಿಲ್ ಪ್ಕೈವುಡ್ ಎಂದು ಬರೆಯಲಾಗಿದೆ.

ಇಲ್ಲಿ ಒಂದು ಅಂಗಡಿ ಇದೆ ಇದರ ಮೇಲ್ಭಾಗದಲ್ಲಿ ಒಂದು ಬ್ಯಾನರ್ ಇದೆ.

ಇಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ ಈ ಕಟ್ಟಡಕ್ಕೆ ಒಂದು ದೊಡ್ಡ ಗೇಟಿದೆ ಅದಕ್ಕೆ ಶಟರ್ ಸಹ ಇದೆ.

ಅದರ ಮೇಲೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಸಾರ್ವಜನಿಕ ಜಲಯದ ಆಗಣಿಯ ಬ್ಯಾಂಕ್ ಹಾಗೂ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಎ ಪ್ರೀಮಿಯರ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಎಂದು ಎರಡು ಭಾಷೆಗಳಲ್ಲಿ ಬರೆಯಲಾಗಿದೆ.

ಜೊತೆಗೆ ಇಲ್ಲಿ ಹಲವು ಚಿಕ್ಕ ಚಿಕ್ಕ ಕಲ್ಲುಗಳು ಸಹ ಕಾಣುತ್ತಲಿವೆ.

ಇದರ ಬಳಿ ಇನ್ನೊಂದು ಬ್ಯಾನರ್ ಇದೆ ಅದರ ಮೇಲೆ ಸಹ ಮಹರ್ಷಿ ಇಂಗ್ಲಿಷ್ ಸ್ಕೂಲ್ ಗಣೇಶ್ ನಾದ್ ನೈದರ್ ಬೀದರ್ ಎಂದು ಬರೆದಿದೆ.

ಜೊತೆಗೆ ಕೆಲವು ಚಿಕ್ಕ ಮಕ್ಕಳಿದ್ದಾರೆ ಆ ಮಕ್ಕಳು ನೃತ್ಯವನ್ನು ಮಾಡುತ್ತಿದ್ದಾರೆ.

ಪ್ರತಿಯೊಬ್ಬ ಮಕ್ಕಳು ತಮ್ಮ ತಮ್ಮ ಉಡುಗೆಯನ್ನು ಧರಿಸಿ ನೃತ್ಯ ಮಾಡುವ ರೀತಿಯಲ್ಲಿ ಮಾಡುತ್ತ ನಿಂತಿದ್ದಾರೆ.

ಅಂಗಡಿಯ ಮುಂಭಾಗದಲ್ಲಿ ಹಲವು ಸಾಮಾನುಗಳನ್ನು ಜೋತು ಹಾಕಿದ್ದಾರೆ.

ಹಾಗೆ ಇಲ್ಲಿ ಇಬ್ಬರ ಮನುಷ್ಯರು ನಿಂತಿದ್ದಾರೆ.

ಹಾಗೆಯೇ ಗೋಡೆಯ ಮೇಲೆ ಸಿ_ಸಿ ಕ್ಯಾಮೆರಾ ಸಹ ಕಾಣುತ್ತಲಿದೆ.

ಇದರ ಮುಂಭಾಗದಲ್ಲಿ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ.

ಹಾಗೆಯೇ ಅವುದರ ಬಳಿ ಎರಡು ದೊಡ್ಡ ಬಾಲ್ ಗಳು ಸಹ ಇಲ್ಲಿವೆ.